ಅರಶಿನ, ಎಣ್ಣೆ ಎಲ್ಲ ಹಚ್ಲಿಕ್ಕೆ ಉಂಟಲ್ಲಾ? ಹಾ ಅದು ಬೆಳಗ್ಗೆ ಬೇಗ ಎದ್ದೆಲ್ಲ, ಎಣ್ಣೆ ಸ್ನಾನ ಎಲ್ಲ ಮಾಡ್ಬೇಕಲ್ಲ.

ಈ ಸಲ ನಿಮ್ಮದು ಹೊಸತ್ತೊಬ್ಬರು ಜನ ಕೂಡ ಇದ್ದಾರಲ್ಲ, ಅಕ್ಕನ ಮಗು.

ಹೌದು, ಈ ವರ್ಷ ಹೊಸ ಅತಿಥಿ ಬಂದ ಹಾಗೆ ಅಲ್ಲ ನಿಮ್ಗೆ ದೀಪಾವಳಿಗೆ. ಹೌದು, ನೀನ್ ಬರ್ತ್ಯಾ ನಮ್ಮ ಮನೆಗೆ? ನಮ್ಮ ಮನೇಲಿ ಕೂಡ ಇದ್ಯಲ್ಲ ದೀಪಾವಳಿ.

ನಂಗೆ ನಂಗೆ ರಂಗೋಲಿ ಬಿಡಿಸ್ಲಿಕ್ಕೆ ಗೊತ್ತಿಲ್ಲ, ಅಕ್ಕ ಬಿಡಿಸ್ತಾಳೆ, ನಿಂಗೆ?

ಮತ್ತೆ ದೇವಸ್ಥಾನಕ್ಕೆ ಹೋಗುವವ ಮರುದಿವಸ?

ನಾನು ನೀನು, ಮತ್ಯಾರು ಬರ್ತಾರೆ?

ನಾನು ಮತ್ತೆ ನೀನು, ಮತ್ತೆ ನಮ್ಮ ತರಗತಿಯವರನ್ನೆಲ್ಲ ಕೇಳುವವ ದೀಪಾವಳಿ ಆದ್ಮೇಲೆ ನಾವು ಸ್ವಲ್ಪ ದೇವಸ್ಥಾನಕ್ಕೆ ಹೋಗುವವಾ ಅಂತ? ಹಾ ಆಯ್ತು ಹೋಗೋಣ, ಮತ್ತೆ ನೀವು ಮನೆಯಲ್ಲಿ ಭಜನೆ ಎಲ್ಲ ಇಡುದಿಲ್ಲವಾ?

ಹೌದು ನಾವು ಇಡ್ತೇವೆ, ಆದ್ರೆ ಈಗ ಸದ್ಯಕ್ಕೆ ನಾವು ದೀಪಾವಳಿ ತಯಾರಿ ಆಗ್ತ ಉಂಟಲ್ಲ, ದೀಪಾವಳಿ ಎಲ್ಲ ಆದ್ಮೇಲೆ ನಾವೆಲ್ಲ ಭಜನೆ ಎಲ್ಲ ಮಾಡ್ತೇವೆ ರಾತ್ರಿ.

ರಾತ್ರಿಗೆವ ದೇವರಿಗೆಲ್ಲ ಪೂಜೆ ಮಾಡುದು ದೀಪಾವಳಿಗೆ? ಹಾ ಹೌದು ನಾವು ರಾತ್ರಿಯೇ ಎಲ್ಲಾ, ಮತ್ತೆ ತೋರಣಯೆಲ್ಲ ಕಟ್ಟಿ ಆಯ್ತಾ ನಿಮ್ಮದು?

ಎಲ್ಲ ಪೂಜೆ ಮಾಡ್ಲಿಕ್ಕೆ ಉಂಟಲ್ಲ. ಹಾ ಹೌದು, ಮತ್ತೆ?

ಸಿಹಿ ಎಲ್ಲ ಬೆಳಿಗ್ಗೆ ಮಾಡಿದ್ದೇವೆ ನಾವು.

ನಾವು ಈಗೆಲ್ಲ ಮಾಡ್ತ ಇದ್ದೇವೆ ಸಿಹಿ ಎಲ್ಲ, ತಯಾರಿ ಆಗ್ತ ಉಂಟು.

ನಮ್ಗೆ ಲಾಡು, ಜಿಲೇಬಿ.

ಮತ್ತೆ ಪಾಯಸ ಎಲ್ಲ ಮಾಡಿದ್ದೇವೆ.

ಒಹ್ ತುಂಬ ಇದ್ದಾಗೆ ಕಾಣಿಸ್ತ ಉಂಟು. ಹಾ ಹೌದು, ಮತ್ತೆ ಗಟ್ಟಿ ಎಲ್ಲ ಮಾಡ್ಲಿಲ್ಲವಾ? ಹಾ ನಮ್ಮದ್ರಲ್ಲಿ ಅದೇ ಅಲ್ಲ ತುಂಬ ಅಗತ್ಯ.

ಗಟ್ಟಿ ಎಲ್ಲ ಮಾಡಿ ತುಂಬ ಇವತ್ತು ಈ ವರ್ಷದ ತುಂಬ ಸ್ವಲ್ಪ ಸ್ವಲ್ಪ ಜೋರಾಗಿ ದೀಪಾವಳಿ ಆಚರಿಸುವ ಅಂತ.

ದೀಪಾವಳಿ ಬರುವಾಗ ಒಂದು ತುಂಬ ಖುಷಿ ಆಗ್ತದೆ ಅಲಾ? ಆ ಹೌದು ಅಂದ್ರೆ ವರ್ಷಕ್ಕೊಂದೆಸಲ ಬರುವಂತದ್ದಲ್ಲಾ? ಪಟಾಕಿ ಎಲ್ಲ ಬಿಡ್ಲಿಕ್ಕುಂಟಲ್ಲಾ, ನೀವೆಷ್ಟು ತಂದಿದ್ದೀರಿ, ಪಟಾಕಿ? ನಮ್ಮದೆಲ್ಲಾ ಪೂಜೆಯೆಲ್ಲ ಅದ್ಮೇಲೆ ಒಂದು ರಾತ್ರಿ ಎಂಟು ಗಂಟೆಗೆ ನಾವು ಇದ್ ಮಾಡ್ತೇವೆ.

ಮತ್ತೆ ಗೋಪೂಜೆಯೆಲ್ಲಾ? ಮನೆಯಲ್ಲಿ ದನ ಇಲ್ವಾ?

ನಮ್ಮ ಮನೆಯಲ್ಲಿ ದನ ಇಲ್ಲ ಗೋಪೂಜೆ ಮಾಡ್ಲಿಕ್ಕೆ ನಿಮ್ಮ ಮನೆಯಲ್ಲಿ ಉಂಟಾ? ಮೊದಲಿತ್ತು ಈಗ ಇಲ್ಲ ನಮ್ಮನೇಲಿಸ.

ಹಾ ಆಯ್ತಾಯ್ತು ಇನ್ನು, ನಾನ್ ನಿನ್ಗೆ ನಾಳೆ ಮಾಡ್ತೇನೆ.

ಹೇಗಿದ್ದೀಯಾ? ಸುಮಾರ್ time ಆಯ್ತಲ್ಲ ನಾನ್ call ಮಾಡದೆ. ಹೌದು ತುಂಬ time ಆಯ್ತು ಪರ್ವಾಗಿಲ್ಲ fine ನೀವೆಲ್ಲಾ ಹೇಗಿದ್ದೀರಾ? ಹಾ, ಎಲ್ರು ಚೆನ್ನಾಗಿದ್ದೇವೆ. ಅದೇ ನಂಗೊಂದು ಸ್ವಲ್ಪ ಹುಷಾರಿಲ್ಲ ಅಷ್ಟೇ.

ಅದೂ some ಎಂತ food poisoning ಅಂತ ವಾಂತಿ ಹಾಗೆಲ್ಲಾ ತಿಂದದ್ ಯಾವುದು ಕರಗ್ತಾ ಇಲ್ಲ. ಓಹ್ ನಿಂಗೆ ಒಬ್ಬಳಿಗಾ ಅಲ್ಲಾ ಮನೆಲೆಲ್ಲರೂ ಹಾಗೆಯಾ? ಇಲ್ಲ, ಮನೆಲೆಲ್ರೂ ಚೆನ್ನಾಗೇ ಇದ್ದಾರೆ. ನಂಗ್ ಮಾತ್ರ ಹಾಗೆ. ನಿಮ್ ಮನೆಲೆಲ್ಲ? ಹಾ, ಮನೆಲೆಲ್ಲಾ ಪರ್ವಾಗಿಲ್ಲ ಸ್ವಲ್ಪ ಶೀತ ಎಲ್ಲ ಉಂಟು, ನಂಗೆಸಾ ಸ್ವಲ್ಪ ಶೀತ ಆಗಿದೆ. ಎ ಎಂತ? ಶೀತ ಅಂದ್ರೆ cold ತಿಂದಾ ಅಲ್ಲಾ? ಇಲ್ಲ ಇಲ್ಲ, ಅದು ಈಗದ್ದು ಹವಾಮಾನ change ಆಗ್ತಾ ಉಂಟಲ್ಲಾ. ಹಾ ಹೌದು ಮಾರ್ರೆ ಹೇಳಿಕ್ಕೆ ಆಗುದಿಲ್ಲ. ಬೆಳಿಗ್ಗೆ ಒಂತರ ಇದ್ರೆ, ಬೆಳಿಗ್ಗೆ ಚಳಿಚಳಿ ಆಗುತ್ತೆ. ಮಧ್ಯಾಹ್ನ ಮೋಡ ಮೋಡ. ಅಂದ್ರೆ ಬಿಸ್ಲಿರುತ್ತೆ heavy ಆದ್ರೆ ಸಂಜೆ ಆಗುವಾಗ ಮೋಡ ಬಂದು ಕತ್ಲೇ ಆಗುವಾಗಂತೂ ಒಂತರ ಆಗಿ ಸುಸ್ತಾಗುತ್ತೆ ಇವಾಗ ಹೊರಗೋಗಿ ಬಂದ್ರೆ. ಹೌದು ಹೌದು. ನಿನ್ನೆ ಮೋಡ ಮೋಡ ಇತ್ತು ಇವತ್ತು ಚಳಿ ಇತ್ತು ಸ್ವಲ್ಪ. ಈಗ ಬಿಸಿಲ್ ಬಿಸಿಲುಂಟು ಇನ್ನು ಸಂಜೆ ಮಳೆ ಬರ್ತದಾ ಗೊತ್ತಿಲ್ಲ. Full weather ಎಲ್ಲ change ಆಗ್ತಾ ಇರ್ತದಲ್ಲ. ಹಾ ಹೌದು, ಅಂದ್ರೆ ಯಾರಿಗುಸಾ ಹುಷಾರಿಲ್ಲ ಅಂತ ಹೇಳ್ತಾರೆ. ನನ್ office ಅಲ್ಲಿ ಎಲ್ಲ ಎಲ್ರೂ ಹೇಳ್ತಿದ್ದಾರೆ.

ಅದು ಈ ಬಿಸ್ಲಿಗೆ ಹೋದ್ರೆ ಮತ್ತೂ ಜಾಸ್ತಿ ಆಗುದು. ಅದು ಒಂತರ ಉರಿ ಉರಿ ಬಿಸ್ಲಿಗಾ. ಹ್ಮ್ ಹೌದು. ಅಂದ್ರೆ ಬಿಸ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ

ಹಾ ಮದ್ದು ತಗೊಂಡೆ ನಿನ್ನೆ. ಅಂದ್ರೆ ನಿನ್ನೆ ನಾನ್ PG ಇಂದ ಬಂದೆ, ಅಲ್ಲಿ ಕೂತ್ಕೊಂಡ್ರೆ ಕಮ್ಮಿ ಆಗುದಿಲ್ಲ ಅಂತ.

ಹಾಗೆ doctor ಮದ್ದೆಲ್ಲ ಕೊಟ್ಟು ಇವತ್ತು ನಾಳೆ ಎಲ್ಲ ಇದೆ ಮದ್ದು. ಕಳೆದವರ್ಷ ಹೀಗಿರ್ಲಿಲ್ಲ ಅಂತ ಅಲ್ಲ? ಸ್ವಲ್ಪವೇ ಇತ್ತು. ಕಳ್ದಾವರ್ಷ ನಂಗೆ ಈ ತರ ಎಲ್ಲ problem ಯೇ ಇರ್ತಿರ್ಲಿಲ್ಲ. ಈ ಸಲವೇ ಹೀಗೆ ಆದಾದ್ದು ಆರೋಗ್ಯ ಎಲ್ಲ. ಅದೇ ಈಗವೇ ಹವಾಮಾನಸ change ಆಗ್ತಾ ಉಂಟು. ಒಂದು ದಿನ ಇದ್ದಾಗೆ ಒಂದು ದಿನ ಇಲ್ಲ, ಒಂದು ಹೊತ್ತಿದ್ದಾಗೆ ಇನ್ನೊಂದು ಹೊತ್ತು ಇರುದಿಲ್ಲ ಅಲ್ಲಾ ಹ್ಮ್ ಹೌದು, ಮತ್ತೆ ಅದೇ cyclone ಅಂತ ಎಲ್ಲ ಹೇಳ್ತಾರಲ್ಲ TV ಅಲ್ಲಿ ವಾಯುಭಾರ ಕುಸಿತ. ಅದೇ ಬರ್ತದೇನೋ ಯಾರಿಗೊತ್ತು. ಅದು sudden sudden ಆಗಿ ಬರ್ತಾ ಉಂಟು. ಹ್ಮ್ almost ಈ ಸಲವೇ ಸುಮಾರು ಮೂರು ಸಲ ಏನೋ ಆಯ್ತು ಅದು ಆ cyclone ನಿನದ್ದು news ಕೇಳುದು. ಹಾಗೆ ಅದೇ ಆ ಕಡೆ ಎಲ್ಲ ತುಂಬ ಜೋರುಂಟು cyclone ಎಲ್ಲಾ. ಹ್ಮ್ ಹೌದು, ಅದು ಅಲ್ಲೇ ಇರುದು ಮತ್ತೆ effect ಆಗುದು ನಮಗೆ ಅಲ್ವಾ?

ಹ್ಮ್. ಹಾಗೆ, ಇವತ್ತು ಬಿಸ್ಲಿಗೆಸ ಹಾಗೆ ಏನಾದ್ರೂ ಸ್ವಲ್ಪ ತಂಪು ಏರುದೆಲ್ಲ ತಿನ್ನುವ ice cream ತಿನ್ನುವ ಅಂತ ಆಗ್ತದೆ, ಆದ್ರೆ ಮತ್ತೆ ಚಳಿ ಎಲ್ಲ ಆಗಿ ವಾಪಸ್ ಶೀತ ಎಲ್ಲ ಆಗ್ತದೆ.

ತಿನ್ಲಿಕ್ಕೂ ಅಲ್ಲ ಬಿಡ್ಲಿಕ್ಕೂ ಅಲ್ಲ ಹಾಗಾಗಿದೆ ಈಗ ಕಥೆ ಹಾ ನಾನ್ ಹೋಗಿದ್ದೆ ಮೊನ್ನೆ ಆದಿತ್ಯವಾರ friends ಜೊತೆ ಹೊರಗೋಗಿದ್ದೆ ಹಾಗೆ ಹೊರಗೆ ಹೋದದ್ದಲ್ಲ so ಅಲ್ಲಿ hotel ಗೆ ಹೋಗಿ ತಿಂದದ್ದು ice cream milkshake ಅದು ಇದು ಅಂತ . ಅದು ಒಟ್ಟಿಗೆ ತಿನ್ನುವಾಗ ಗೊತ್ತಾಗ್ಲಿಲ್ಲ, ಬೇರೆ ಮಧ್ಯಾಹ್ನ ಬೇರೆ ಬಿಸಿಲಿತ್ತು.

ಹಾಗೆ ಮತ್ತೆ ನಂಗೆ ಡಾಕ್ಟರ್ ಹೇಳಿದ್ರು ಹಾಗೆ ತಿಂದದ್ದಾಗಿರ್ಬೋದು. ನಿಂಗೆ ನೀ ಎಂತ ಹೇಳ್ತಿ ಕಲ್ದ ಸಲ ನಾವು ಬಿಸ್ಲು ಬಿಸ್ಲು ಇತ್ತಂತೆಲ್ಲಾ ನಾವೆಲ್ಲಾ friends ಸೇರಿ beach ಗೆ ಹೋದದ್ದು. ಅಲ್ಲಿ ಮುಟ್ಬೇಕಾದ್ರೆ ಮೋಡ ಆಗಿ ಮಳೆ ಬಂದದ್ದಲ್ಲಾ. ಅದು ಹೇಳಿಕ್ಕಾಗುದಿಲ್ಲ ಅಂತ ಹೌದು. ಅಂದ್ರೆ ಮನೆಯಿಂದ ಹೊರಡುವಾಗ ಚಂದ ಇರ್ತದೆ. ಬಿಸ್ಲು ಬಿಸ್ಲು ಆಗಿ ಚಂದ ಇರ್ತದೆ ಅಲ್ಲಿಗೆ ತಲುಪವಾಗ sudden ಆಗಿ ಅದೇ ಹೇಗೋ ಬಿಸ್ಲು ಉಂಟಲ್ಲ ಸಂಜೆ ಹೊತ್ತಿಗೆ ಒಂದು ಸ್ವಲ್ಪ ಸೂರ್ಯಾಸ್ತ ನೋಡುವ ಚಂದ ಆಗ್ತದೆ ಅಂತ ಎಲ್ಲ. ಸೇರಿ ಹೊದ್ದು ಆವಾಗ್ಲೇ ಮಳೆ ಬಂತು ಎಲ್ಲ ಬಂದ್ವಿ ವಾಪಸ್. ಬಿಸ್ಲಿಗೆ ಮಧ್ಯಾಹ್ನ ಮಾತ್ರ beach ಗೆ ಹೋದ್ರೆ ಆಗ್ಲಿಕ್ಕೆ ಇಲ್ಲ. ಕಪ್ಪಾಗ್ಬೋದು ನಾವು. ಅಂದ್ರೆ ಬಚ್ತದೆ ಅಂತ ಅಸ್ಟೊತ್ತಿಗೆ ಹೋಗಿ. ಅದೇ ಅದೇ ಕಳ್ದ ಸಲ ನಾವು ಅದೇ ಈ time ಲೆಲ್ಲ ನಾವು ಬೆಟ್ಟ ಹತ್ಲಿಕ್ಕೆಲ್ಲಾ ಹೋಗಿದ್ವಿ ಗೊತ್ತಾ ಅಂದ್ರೆ ಆವಾಗ ಎಲ್ಲ ಹವಾಮಾನ ಎಲ್ಲ ಚಂದ ಇತ್ತಲ್ಲಾ ಈಗ ಎಂತ ಮಾಡುದು ಎಂತ ಇದು ಮಾಡ್ಲಿಕ್ಕಾಗುದಿಲ್ಲ ಎಲ್ಲಿಗಾದ್ರೂ ಹೋಗುವಾ ಅಂತ ಹೇಳಿದ್ರೆ ಹವಾಮಾನ ಹೇಗಾಗ್ತದಾ ಏನೋ ಯಾರಿಗೊತ್ತು ಹೆದ್ರಿಕಾಗ್ತದೆ. ಮತ್ತೆ ಎಲ್ಲ ನಾವು ಹೋಗುದು ಬೇಡ ಹಾಗೆ ಹೀಗೆ ಅಂತ ಹೇಳಿ plan ಎಲ್ಲ cancel ಮಾಡುದಲ್ಲ. ಎಲ್ಲಿಗಾದ್ರೂ ಹೋಗುವಾ ಅಂತ ಹೇಳಿದ್ರೆ ಹವಾಮಾನ ಹೇಗಾಗ್ತದಾ ಏನೋ ಯಾರಿಗೊತ್ತು ಹೆದ್ರಿಕಾಗ್ತದೆ. ಮತ್ತೆ ಎಲ್ಲ ನಾವು ಹೋಗುದು ಬೇಡ ಹಾಗೆ ಹೀಗೆ ಅಂತ ಹೇಳಿ plan ಎಲ್ಲ cancel ಮಾಡುದಲ್ಲ.

ಹಾಗೆ ಆಗ್ತದೆ ಹೆಚ್ಚಿನದ್ದು ಕೂಡಾ. ಹಾ ಅಂದ್ರೆ ಮಾಡಿಕೊಂಡ plan ನ ಪ್ರಕಾರ ಹೋಗ್ಲಿಕ್ಕಾಗುದಿಲ್ಲ ನಮಗೆ. ಹ್ಮ್ ಅದೌದು ಹಾಗೆ ಕಥೆ. ಮತ್ತೆ ವಿಶೇಷ ಎಲ್ಲ? ವಿಶೇಷ ಎಂತ ಉಂಟು, ಹೀಗೆ ಉಂಟು. ಜೀವನ. ಕೆಲ್ಸಾ ಅದು ಇದು ಅಂತ ಈಗ ಅದೇ ಕೆಲ್ಸಕ್ಕೂ ರಾಜೆ ಹಾಕಿದೆ ಹುಷಾರಿಲ್ಲ ಅಂತ.

ಇನ್ನೀಗ ನಾಡಿದ್ದೆಲ್ಲಾ ಹೋದ್ರೆ ಅದನ್ನು complete ಮಾಡ್ಲಿಕ್ಕೆಸುಮಾರು time ತೊಕ್ಕೋಳ್ತದೆ. ಅದು ಪುನಃ ಏನಾದ್ರೂ ಹವಾಮಾನ ಸರಿ ಇಲ್ಲ ಅಂತ ಆದ್ರೆ ಮತ್ತೆ ಅದು ಮಾಡ್ಬೇಕಾ ಅಬ್ಬಾ ಅಂತ ಅನಿಸ್ತದೆ. ಚಂದ ಇರುವಾಗ ಹಾ ಕೆಲ್ಸ ಮಾಡ್ಲಿಕ್ಕೂ ಒಂತರ ಖುಷಿ ಆಗ್ತದೆ, ಇದು ಎಲ್ಲ ಮೋಡ ಬಂತು, ಮಳೆ ಬಂತು ಅಂತ ಆಗುವಾಗ ಅಯ್ಯೋ ಮಾಡ್ಬೇಕಾ ಬೇಡ್ವಾ ಹೋಗ್ಬೇಕಾ ಅಂತ ಅನಿಸ್ತದೆ. ಹಾಗೆವೆ ಅಂದ್ರೆ office ಅಲ್ಲಿ ಬೆಳಿಗ್ಗೆ ಹೋಗಿ ಕೂತಿರ್ತೇವೆ, ಚಂದ work ಮಾಡ್ತಿರ್ತೇವೆ. ಮಧ್ಯಾಹ್ನ ಆಗುವಾಗ ಒಂದು ಎರಡು ದಿವಸ ಮುಂಚೆ ಎಲ್ಲ ಮೋಡ ಮೋಡ ಆಗ್ತಿತ್ತು ಮಧ್ಯಾಹ್ನ. ಇಡೀ office ಅಲ್ಲಿ ಈ sir ರಿಗೆ ಕೂಡಾ ನಮ್ದು sir ಕೂಡಾ ಒಟ್ಟಿಗೆ ಇರ್ತಾರೆ. ಅವರು ಕೂಡ ಹೇಳುದು ಅಯ್ಯೋ ಇವತ್ತು ಕೆಲ್ಸ ಮಾಡ್ಲಿಕ್ಕೆ bore. ಆಗ್ತಾ ಉಂಟು ಹೌದು ಮತ್ತೆ coffee ಕುಡಿಲಿಕ್ಕೆ ಹೋಗುದು sir ಒಟ್ಟಿಗೆ ಅಂದ್ರೆ ಮಾಡ್ಲಿಕ್ಕೆ mood ಯೇ ಬರುದಿಲ್ಲ ಅಂತ ಕೆಲ್ಸ.

ಹಾಗೆ ಕಥೆ. ಸರಿಯಾ ಹಾಗಾದ್ರೆ ಮತ್ತೆ ಮಾತಾಡುವಾ ಇನ್ನೊಮ್ಮೆ ಮಾತಾಡುವಾ? ನನ್ಗೆ ಸ್ವಲ್ಪ busy ಇದ್ದೇನೆ. ಹಾ ಆಯ್ತಾಯ್ತು ಸರಿ ಸರಿ okay ತೊಂದ್ರೆ ಇಲ್ಲ. ಸರಿ ಜಾಗೃತೆ ನೀನ್ಸಾ ಹುಷಾರು. ಕೇಳಿದೆ ಅಂತ ಹೇಳು ಮನೆಯಲ್ಲಿ. ಹಾ ಸರಿ. ಹಾ ನೀನ್ಸಾ ಹೇಳು ಹಾ ಸರಿ. ಆಯ್ತು okay ಇಡ್ತೇನೆ, bye

ಆ Hello ಮಧು ಅವ್ರ ಅರಾಮಿದಿರಿ? ಹಾ ನಾ ಅರಾಮದಿನ ನೋಡ್ರಿ ನೀವ್ ಅರಾಮದಿರಿ?

ಹ್ಮ್ ಮತ್ತ್ ಊಟದು ಎಲ್ಲಾ ?

ಹಾ ನಮ್ದು ಆಗೆತಿ ನೋಡ್ರಿ ಮತ್ತ ಹಾಕ್ತೀರಿ ಈ ಸಲಾ ಹೊಲ್ದಾಗ್?

ಈ ಸಲಾ ಹೊಲ್ದಾಗ ಈಗಿನ್ನ ಯಾವು ಅಡಮಳಿ ಬಿದ್ದಿಲ್ಲಲ್ರಿ ಗಳೆದು, ರೆಂಟಿ ಅದು ಹೊಡದ್ ಇಟ್ಟಾರ್ ಹೊಲ್ದಾಗ. ಮಳಿ ಆತ ಅಂದ್ರ ಬಿತ್ತಬೇಕ್ರಿ ಶೇಂಗಾ.

ಇವ್ನ್ ಬಿಡ್ತಾರಿ ನಮ್ಮ ಕಡೆ ಎಲ್ಲಾ ಮುಂಗಾರಿ ಪೀಕ ಅಂತ ಹೇಳಿ ಇಲ್ಲಿ ಒಣಬೇಸಾಯ ಆಕ್ಕಾವ ಅಲ್ರಿ ನಮ್ಮು ಭೂಮಿ ಎಲ್ಲಾ.

ಆ ಮಳಿ ಆದಾರಿತ ಕೃಷಿ ಆಕ್ಕೇತಿ ನಮ್ದ ಹಿಂಗಾಗಿ ನಾವ ಮಳಿಗೆ ಚನ್ನಾಗಿ ಬರ್ತಾವ್ ನಮ್ಗ್ ಮಲ್ನಾಡ್ ಆಗ್ತೈತಲ್ಲ ಸ್ವಲ್ಪ ಇದ್ ಧಾರವಾಡ್ ಭಾಗಯೆಲ್ಲಾ.

ಇವೆಲ್ಲಾ ಬೆಳಿತಿರ್ತಿವಿ. ಶೇಂಗಾ, ಆಲೂಗಡ್ಡಿ, ಉದ್ದಿನ್ ಉದ್ದಿನ್ ಕಾಳು, ಹೆಸರ್ ಕಾಳು . ಹ್ಮ್ ನಮ್ಮ್ ಶೇಂಗಾ, ತೊಗರಿ ಎಲ್ಲಾ ಹಾಕ್ತಾರಿ ಈಗ್ ನಮ್ಮ್ ಕ~ ನಮ್ಮ್ ನಮ್ಮ್ ನಮ್ಮ್ ಹೊಲ್ದಾಗ ಏನ ಹಾಕ್ಯಾರ ಅಂದ್ರ ಬದ್ನಿಕಾಯಿ ಹಾಕ್ಯಾರಿ ಮತ್ತೆ ದಾಳಂಬ್ರಿ ಹಚ್ಯಾರ. ದಾಳಂಬ್ರಿ ಈಗಾ ಪೀಕ್ ಮುಗು~ ಎರ್ಡ್ ಎರ್ಡ್ ಪೀಕ್ ನ ಈಗಾ cut ಮಾಡಿ ತೆಗ್ದಾರ ಹಣ್ಣೆಲ್ಲಾ. ಈಗ ಹೊಸಾ ಪೀಕ್ ಮತ್ತೆ start ಆಗೇತಿ. ಒಣಬೇಸಾಯ ಆದ್ರೆ ಎಲ್ಲಾ ನೀರಾವರಿ ಮಾಡ್ಕೊಂಡಾರ್ರಿ ಈಗ.

ಹಾ pipeline ಬಂದಾವ ಏನ್ರೀ ನಿಮ್ಮ side ಎಲ್ಲಾ? ಹಾ ನಮ್ಮ್ side ಎಲ್ಲಾ pipeline canal ದು. ಅದ್ರದೊಂದು ಆಮೇಲೆ ಹೊಂಡಾ ಮಾಡ್ಕೊಂಡಾರ. ಹೊಂಡಾ ಈಗೀಗ ಬೆಳಿ ಎಲ್ಲಾ ಚಲೋ ಬರಾಕತ್ತೇತ್. ಮದಲ್ ಏನು ಬರ್ತಿದ್ದಿಲ್ಲಾ. ಬರೆ ಯಾವಾಗ್ಲೂ ಹಾಕ್ತಿದ್ರು ಅದಕ್ಕ್ ನೀರ್ ಹೆಚ್ಚ್ ಹತ್ತಲ್ಲ ಅಲ್ಲಾ . ಬರಿ ತೊಗರಿ ಹಾಕ್ತಿದ್ರ್ ಅವಾಗ. ಈಗ್ ಏನ್ ಅದ ಬ್ಯಾರೆ ಬ್ಯಾರೆವ್ ಹಾಕಾಕತ್ತಾರ್ರಿ ಒಂದೊಂದ ಹಾಕ್ತಾರ, ಮೆಣಸಿನಕಾಯಿ ಹಾಕ್ತಾರ.

ಹಾ ನಮ್ಮ್ side ನು ತರಕಾರಿನು ಎಲ್ಲಾ ಬೆಳಿತೇವಿ ಮನಿಗ್ ಬೇಕಾಗೊ ತರಕಾರಿ ಅಷ್ಟ್ ಬೆಳಕೋತೆವ್ರಿ ಅದ್ರೋಳಗ. ಇವೆಲ್ಲಾ ಶೇಂಗಾ rate ಜಾಸ್ತಿ ಇರ್ತೈತಿ. ಹೆಸುರು, ಉದ್ದು ಇವೆಲ್ಲಾ ಮಿಶ್ರ ಬೆಳೆ ಅಂತ ಹೇಳಿ ಬೆಳಿತಾರ. ಒಂದ್ ಸಲಾ ಒಂದ್ ಬೆಳದ್ರ ಇನ್ನೊಂದ್ ಸಲಾ ಇನ್ನೊಂದ್ ಬೆಳಿತಾರ. ಭೂಮಿ ಫಲವತ್ತತೆ ಜಾಸ್ತಿ ಆಕ್ಕೇತಿ ಅಂತ ಹೇಳಿ ಈಗೇನ ಆಗೈತಿ ಊರ ಆಗ್ಬಿಟ್ಟೈತಲ್ಲ. ಹತ್ರ ಎಲ್ಲಾ ಹಿಂಗಾಗಿ ಇನ್ನ್ ಶೇಂಗಾ ಗಿಂಗಾ ಹಾಕಿದ್ರ ಆವೆಲ್ಲಾ ಇದಾಗಂಗಿಲ್ಲ ಅಂತ ಹೇಳಿ ಜಾಸ್ತಿ soyabean ಬೆಳಿತಾರ ಈಗ. rate ಜಾಸ್ತಿ ಐತಲ್ರಿ ಈಗ.

ರಸಾಯನಿಕ ಗೊಬ್ರಾ use ಮಾಡ್ತೀರೊ ಏನ್ ತಿಪ್ಪಿ ಗೊಬ್ರಾನ use ಮಾಡ್ತೀರೊ ಜೈವಿಕ್ ಗೊಬ್ರಾ? ಜೈವಿಕ್ ಗೊಬ್ರಾನ use ಮಾಡ್ತಾರಿ. ರಾಸಾಯನಿಕ ಗೊಬ್ರಾ ಏನ್ ಅಂದ್ರ ಐತ್ರಿ ನಮ್ದು ಹೊಲಾ ಅಲ್ಲಿ ಮನಿಗೊಳ್ ಬಂದಿಲ್ರಿ. ನಮ್ದ್ ಅಡಿವ್ಯಾಗ ಐತ್ರಿ ಹೊಲಾ.

ಅಲ್ಲೆಲ್ಲಾ ಗೊಬ್ರಾ easy ಆಗಿ ಸಿಗ್ತೈತಿ. ಎಲ್ಲಾ ಇದು ಇರ್ತಾವಲ್ರಿ ಅಡವ್ಯಾಗ ಅಂದ್ರ ಸಿಗ್ತೈತಿ.

ನಮ್ಮಲ್ಲಂದ್ರ ಆಕಳದ್ದ್ ನಮ್ಮ್ ಮನಿಯೊಳಗ ಆಕಳಾ ಸಾಕೆವಿ. ಆಕ್ಳದೆಲ್ಲಾ ಸೆಗಣಿ ಗುಡಿಸಿ ಗುಂಡಿ ತೋಡಿ ಅದ್ರಾಗ ಎಲ್ಲಾ ಹಾಕಿ ಇಟ್ಟಿರ್ತಾರ. ಈ ದಿನ್ದೊಳಗ ಬೇಸಿಗೆ ಕಾಲ್ದೊಳಗ ಅದನ್ನ. ಹೊಲಕ್ಕೆಲ್ಲಾ ಹಾಕಿಸಿ ಬಿಡ್ತಾರ. ಅಂದ್ರ next ಮಳಿ ಆಕ್ಕಾವಲಾ ಈಗ June ಆ June ಬಂದ್ರ ಭೂಮಿ ಪಲವತ್ತತೆ ಜಾಸ್ತಿ ಅಕ್ಕೆತಿ ಅಂತ ಹೇಳಿ ಬೇಸಿಗೆ ಕಾಲ್ದೊಳಗ ಈಗೇನು ಬಿತ್ತಿರಾಂಗಿಲ್ಲ ನಾವು ಹೊಲ್ದೊಳಗ. ಆ ಎಲ್ಲಾ ಹೊಲ ತುಂಬ ಹರಡಿಸಿರ್ತಾರಿ ಅದನ್ನ. ಕಸಾ, ಕಡ್ಡಿ ಎಲ್ಲಾ ನಾವೆಲ್ಲಾ government ಕ್ಕ್ ಹಾಕಾಂಗಿಲ್ಲಾ ಹಿತ್ಲೊಳಗ ಒಂದ್ ಗುಂಡಿ ಮಾಡಿ ಅದ್ರೋಳಗ ಆಕಳದ್ದು ಮನಿ ಕಸಾ ಕಸಾ ಅದ್ರೋಳಗ ಹಾಕಿ ವರ್ಷಕ್ಕೊಂದ ಸಲಾ. ಈ ಬೇಸಿಗೆಯೊಳಗ ಹೊಲಕ್ಕ ಹರಡಿಸಿ ಬಿಡ್ತಾರ ಅದನ್ನ. ಆ ನಂತರ ಮಳಿ ಆಕ್ಕೇತಿ ಮಳಿ ಆದಿಂದ ಒಂದ್ ಸಲ ರೆ~ ರೆಂಟಿ ಹೊಡದ್ ಬಿತ್ತಿ ಬಿಡ್ತಾರಿ ಎಲ್ಲಾ. ಹಿಂಗಾಗಿ ಕಡೆ ಪೀಕ್ ಎಲ್ಲಾ ಚಲೋ ಬರ್ತಾವ್ರಿ.

ಹ್ಮ್ ನಮ್ಮ್ ಕಡೆನು ಏನ್ ಮಾಡ್ತಾರಿ. ಅಂದ್ರ ನಮ್ಮ ಕಾಕಾ ಅವ್ರು ಎಲ್ಲಾ ಅದಾವ್ರಿ. ಕಾಕಾಗೊಳದ್ ಅದು ದನಾ ಕರು ಇವೆಲ್ಲಾ ಅದಾವು. ಅವಕುರ್ದು ಅವ್ರು ಹಂಗ ಸ~ store ಮಾಡಿ ಇಡ್ತಾರ ಇಟ್ಟ್. ಆ ಮತ್ತ್ ಅವಾ ಹೊರ~ ಅವ್ರು government ಕ್ಕದು ಎಲ್ಲಾ ಕೊಡುದಿಲ್ರಿ. ಅದ್ ಇನ್ನ ಇದ್ನ ನಾವ ರೊಕ್ಕಾ ಕೊಡ್ತೇವಿ ಕೊಡ್ತಾರಿ ಅವ್ರ್.

ಮತ್ತೆ ತ~ ಅದೇ ಗೊಬ್ರಾನ ನಾವು ಹಾಕ್ತೇವ್ ಹೊಲಕ್ಕ ಈ ಮದ್ಲಿನ್ಕಿತ್ತಾ ನೋಡಿದ್ರ ಈಗ ನಮ್ಮ್ ಬೆ~ ಹೊಲ್ದಾಗ ಬೆಳಿ ಚಲೋ ಬರಾಕತ್ತೇತಿ. ಮದ್ಲು ಮದಲ್ ಒಂದ್ ಎಂಟ್ ಹತ್ತ್ ವರ್ಷದ ಹಿಂದ ಆವಾಗೆಲ್ಲಾ ಭಾಳ ಬೆಳಿ ಬರ್ತೈತ್ರಿ.